ನಿವೂನಾವ ಇಬ್ರು ಹಚ್ಚ್ ಬರೋಣ ನಡ್ರಿ ಲಕ್ಷ ದಿಪ ಕಾರ್ತಿಕ್ ದೀಪ ಹಚ್ಚಿ ಬರೋಣ ನಡ್ರಿ ಹೋಗಮ್ಮ ತಯಾರಾಗ್ --

ಏನೂ ಅಂಜಿಕಿ ಅದು ಬಂದಿಲೆನ ನಿಮ ವೈದ ಅಕಡಿ ಇಂತಲ್ಲ ಹೋಗಿ ತಕ್ಕೊಂಡ್ರು ಫೋಟೋ ನಿಮಗೆ ಅಂಜಿಕ ಬಂದಿಲ್ಲ ನೋಡೋರ್ಗೆ ಅಂಜಿಕ ಕೊಂಡ್ರೆ ನಿಮಗೆ ಅಂಜಿಕ ಬಂದಿಲ್ಲ--